ಹಾಗು ಇಬ್ಬರು ಮನುಷ್ಯರು ನಿಂತಿದಾರೆ ಹಾಗು ಒಬ್ಬರು ಲೇಡಿ ಅಲ್ಲಿ ಕುಳಿತಿರುವ ಹಾಗೆ ಕಾಣಿಸುತ್ತಿದ್ದಾರೆ.

ಇಲ್ಲಿ ಒಬ್ಬ ಚಿಕ್ಕ ಹುಡುಗ ಬಾಲಕ ನಿಂತಿದ್ದಾನೆ.

ಇಲ್ಲಿ ನೇರಳೆ ಕಲರ್ ಸೋಫಾ ಇದೆ.

ಹಾಗೆ ಸುತ್ತ ಕಾಂಪೌಂಡು ಸಹ ಇದೆ.

ಹಾಗೆ ಅವು ಕಪ್ಪು ಬಣ್ಣದ ಶೂ ಗಳು ಹಾಗೆ ಅವನ ಹಿಂದೆ ಯೋಗ ಮ್ಯಾಟ್ ಗಳನ್ನು ಜೋಡಿಸಿದ್ದಾನೆ.

ಇದು ನಂದಿನಿ ಮಿಲ್ಕ್ ಪ್ಲಾನೆಟ್ ಅದರ ಪಕ್ಕದಲ್ಲಿ ದೇವಸ್ಥಾನವಿದೆ.

ಇದು ಒಂದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಮುಂದೆ ಇಬ್ಬರು ಮನುಷ್ಯರು ನಿಂತಿದ್ದಾರೆ.

ಹಾಗೆ ಮೇಲೆ ಬಾಲ್ಕನಿ ಅಲ್ಲಿ ಎರಡು ಲೈಟ್ ಗಳಿವೆ.

ಇಲ್ಲಿ ಮಿಷಿನ ಲ್ಲಿ ಏನೋ ಮಾಡುತ್ತಿದ್ದಾರೆ.

ಕೆರೆಯ ದೂರದಲ್ಲಿ ಒಂದು ಬೆಟ್ಟ ಗುಡ್ಡ ಕಾಣಿಸುತ್ತಿದೆ.